ಬರಿ ಈವಾಗ್ ಬಿಟ್ಟು ನಮ್ ನಮ್ ಓಣ್ಯಾಗ ನಮ್ ಉರಗ ನಮ್ ತಲುಕ್ನಗ ಹೆಚ್ಹು ಕಮ್ಮಿ.

ಏನ್ ರೆಸ್ಟೋರೆಂಟ್ ಏನ್ ಕಥೆ . ಒಳ್ಳೆ ಊಟನು ಸಿಗದಿಲ್ಲ ರೊಕ್ಕ ಹೋಗಿದ್ದು ತಪ್ಪಕಲ್ಲ.